ಇದೊಂದೂ ಗಂಡು ಕೋಳಿ ಇದನ್ನ ಹುಂಜಾ ಎಂದು ಕರೆಯುತ್ತಾರೆ ಸೌತ್ ಕೆನರದಲ್ಲಿ ಹುಂಜಗಳ ಕಾಳ ಅಂದ್ರೆ ಕೋಳಿ ಅಂಕ ಅನ್ನು--

ಇವಾಗ ಎಲ್ಲಿ ಹೋದರಂದಾಲ್ಲಿ ನೋಡಸಿಗುವುದು ಎ_ಟಿ_ಎಂ ಗಳ ಮುಂದೆ ಸಾಲುಗಟ್ಟು ನಿಂತಿರುವ ಜನಗಳು. ಅನುಕೂಲಗಳು ಜಾಸ್ತಿ ಆದ ಹಾಗೆ ಜನಗಳಿಗೂ ಒ--